ಇವಾಗ ಮನೆ ಕಟ್ಸಬೇಕು ಅಂದ್ರೆ ಮೇನ್ ಪಿಲ್ಲರ್ ರೇ ಚೆನ್ನಾಗಿರಬೇಕು ಆಮೇಲೆ ಇವಾಗ ಸಿಮೆಂಟ್ ಕೂಡ ಪ್ಯೂರ್ ಆಗಿ ಬರೋಲ್ಲ ಎಲ್ಲ ಫೇಕ್ ಆಗಿ ಕೂಡ ಬರ್ತಾ ಇದೆ.

ಆಮೇಲೆ ಅದು ಮುಳುಗ್ಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಒಂತರ ಮೋಡ ಎಲ್ಲ ರೆಡ್ ಆಗಿ ಒಂತರ ಫ್ರೆಶ್ನೆಸ್ ಅದೆಲ್ಲ ನೋಡ್ತಾ ಇದ್ರೆ ಮೈಂಡ್ ಒಂತರ ಫ್ರೀ ಅನ್ಸುತ್ತೆ ಆಮೇಲೆ ಅದನ್ನೆಲ್ಲ ಇವಗಿನ್ ಕಾಲದಲ್ಲಿ ಕಡಿಮೆ ಕನ್ಸೋಲ್ಲ ಹಿಂದಿನ ಕಾಲದಲ್ಲಿಎಲ್ಲ ಜಾಸ್ತಿ ಕಾಣ್ --